ಈ ಚಿತ್ರದಲ್ಲಿ ನಾವು ಒಂದು ಗುಡಿಸಲನ್ನು ನೋಡಬಹುದು ಗುಡಿಸಿಲು ತೋಟದಲ್ಲಿದ್ದು ಅದಕ್ಕೆ ಸ್ಪ್ರಿಂಕ್ಲರ್ ಇರ್ರಿಗೇಶನ್ ಅನ್ನು ಸಹ ಮಾಡಿದ್ದಾರೆ.

ದೂರದಲ್ಲಿ ಗುಡಿಸಿಲಿನ ಒಳಗೆ ಒಂದು ನೀಲಿ ಬಣ್ಣದ ಡ್ರಮ್ ಸಹ ಕಾಣಬಹುದು.

ಅವರ ಹಿಂದೆ ರಾಕ್ನಲ್ಲಿ ಬುಕ್ಸುಗಳಿವೆ ಮತ್ತು ಒಂದು ಬ್ಯಾನರ್ ಇದೆ ಮೇಲ್ಛಾವಣಿಗೆ ಫ್ಯಾನು ಮತ್ತು ಲೈಟುಗಳನ್ನು ಹಾಕಿದ್ದಾರೆ.

ಆಸ್ಪತ್ರೆಯ ಮುಂಭಾಗದಲ್ಲಿ ಹಲವಾರು ಜನರು ಓಡಾಡುತ್ತಿದ್ದಾರೆ ಮತ್ತು ಲೈಟು ಕಂಬಗಳಿವೆ.

ಇಲ್ಲಿ ಸಾಕಷ್ಟು ಬ್ಯಾನರ್ ಗಳನ್ನು ಸಹ ನಾವು ನೋಡಬಹುದು.

ಹಿಂದೆ ಸಾಕಷ್ಟು ಗಿಡ ಮರಗಳನ್ನು ಸಹ ನಾವು ನೋಡುತ್ತೇವೆ.

ಹೈಕೋರ್ಟ್ ನ ಗೇಟ್ ಅನ್ನು ಕಪ್ಪು ಬಣ್ಣದಿಂದ ಬಳದಿದ್ದಾರೆ.